ಇದು ಒಂದು ಶಾಲೆ ಅಂತ ಹೇಳಬಹುದು ಶಾಲೆಯಲ್ಲಿ ಅನೇಕ ರೀತಿಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಕುಳಿತಿರುವಂತಹ ಒಂದು ದೃಶ್ಯವನ್ನು ನಾವು ನೋಡಬಹುದಾಗಿದೆ.

ಇದು ಒಂದು ಶಾಲೆಯ ಮೈದಾನ ಅಂತ ಹೇಳಬಹುದು ಯಾಕೆಂದರೆ ಇಲ್ಲಿ ಹಲವಾರು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸಕ್ಕಾಗಿ ಕುಳಿತಿರುವ ದೃಶ್ಯ ಇದು. ಅದೇ ರೀತಿಯಾಗಿ ಮೂರೂ ಜನ ಶಿಕ್ಷಕರು ಸೇತನ ಇಲ್ಲಿ ಕಾಣಬಹುದು.

ಇದನ್ನು ಸಹಿತ ನಾವು ನೋಡಬಹುದು. ಇದು ಒಂದು ಸುಂದರವಾದಂತಹ ಒಂದು ಕಟ್ಟಡ ಅಂತ ಹೇಳಬಹುದು. ಇಲ್ಲಿ ಶೋಕಿ ಗಿಡಗಲ್ಲನು ಸಹಿತ ನಾವು ವೀಕ್ಷಣೆ ಮಾಡಬಹದಾಗಿದೆ.

ಇದು ಒಂದು ಚಿಕ್ಕ ಕೆರೆಯಾಗಿದೆ ಇಲ್ಲಿ ಹಲವಾರು ರೀತಿಯ ಪುರುಷರು ಮಹಿಳೆಯರು ಬಂದು ಕಾಲು ಕೈಯನ್ನು ತೊಳೆದು ಕೊಂಡು ಹೋಗುವ ದೃಶ್ಯ. ಅದೇ ರೀತಿಯಾಗಿ ಇದು ದೇವಸ್ಥಾನದ ಹಿಂಬಾದಿಯಲ್ಲಿ ಇದೆ. ಹಾಗು--

ಇತ್ತ ಅಂಗಡಿಯನ್ನು ಸಹಿತ ನಾವಿಲ್ಲಿ ವಿಕ್ಷಣೆ ಮಾಡಬಹುದು ಇದೊಂದು ಸುಂದರವಾದಂತಹ ದೃಶ್ಯವಾಗಿದೆ ಅಂತ ಕರೆಯುತ್ತಾರೆ .

ಅದೇ ರೀತಿಯಲ್ಲಿ ಇಲ್ಲಿ ಎತ್ತರವಾದಂತಹ ಶೋ ಗಿಡಗಲ್ಲನು ಸಹಿತ ವೀಕ್ಷಣಯೇ ಮಾಡಬಹುದು ಅದು ಓಬುದು ಸುಂದರವಾದಂತಹ ವಾತಾವರಣ ಅಂತ ಹೇಳಬಹುದಾಗಿದೆ.

ಇಲ್ಲಿ ಅನೇಕ ರೀತಿಯ ಶೇಷಾವರಗಳ್ಳನ್ನ ಸಹಿತ ನಾವು ಕಾಣುತೇವೆ ಅದೇ ರೀತಿಯಾಗಿ ದೊಡ್ಡದಂತಹ ಬಿಲ್ಡಿಂಗ್ಗಳು ಕೂಡ ಸಹಿತ ನೋಡಬಹುದು ಇಲ್ಲಿ ಯೇಸು ಕೃಷ್ಣನ ಮಂದಿರ ಅಂತ ನೋಡಬಹುದು.